ಇಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಇಂದಿನ ಪದ್ಧತಿಯನ್ನು ರೂಢಿಯಲ್ಲಿ ತಂದಿರುವುದನ್ನು ನಾವು ಗಮನಿಸುತ್ತಿದ್ದೇವೆ.

ಇಲ್ಲಿ ಹಣವನ್ನು ವಿನಿಯೋಗ ಮಾಡಿಕೊಳ್ಳಲು ಸಾಕಷ್ಟು ಜನರು ನಿಂತಿದ್ದಾರೆ ಹಾಗು ಎಸ್ ಬೀ ಐ ಒಂದು ಏ ಟಿ ಎಂ ಸಾಕ್ಷ್ಟು ಪ್ರಯೋಜನಗಲ್ಲು ಕೂಡ ನೀಡುತ್ತದೆ..

ಇಲ್ಲಿ ನಾವು ನೋಡುತ್ತಿರುವ ಈ ಒಂದು ದೃಶ್ಯ ಒಂದು ಪುಸ್ತಕಗಳ ಅಂಗಡಿಯಾಗಿದೆ ಈ ಅಂಗಡಿಯ ಮುಂದೆ ಮೂರು ಜನ ಗ್ರಾಹಕರು ಸಹ ನಿಂತು ಪುಸ್ತಕಗಳನ್ನು ಖರೀದಿಸುತ್ತಿರುವ ಒಂದು ದೃಶ್ಯವನ್ನು ನಾವು. ನೋಡುತ್ತಿದ್ದೇವೆ